ಮರಗಳು ಇದೆ ಗಿಡಗಳು ಇದೆ ಮುಂದೆ .

ಆಕಾಶನು ಕಾಣಬಹುದು ಒಂದು ತಾತನು ನಡಕೊಂಡು ಹೋಗ್ ತ್ತಿದ್ದಾರೆ.

ಟಯಿಂದ ಕಲ್ಲು ಕಲ್ಲುಗಳು ಕಾಣಸ್ತಿದೆ ಆಕಾಶ ಇದೆ ಮರ ಗಿಡ --

ಮೇಲೆ ಲೈಟು ಫ್ಯಾನ್ ಎಲ್ಲಾ ಕಾಣುತ್ತಿದೆ ನೇಲಾನು.

ಅಕ್ವೇರಿಯಂ ಡಿಸೈನ್ ಮಾಡಿದ್ದಾರೆ ಇದ್ರಲ್ಲಿ --

ನಾಲಕ್ಕು ಆನೆಯ ಮುಖಗಳನ್ನು ನೋಡಬಹುದು ಅದರಿಂದ ಏನೋ ಬಿದಿದ್ದಾರೆ --

ನ ಹುಡುಗರು ಇದ್ದಾರೆ ಮತ್ತು ಇಲ್ಲಿ ಗ್ರೌಂಡಿನ ಅಕ್ಕಪಕ್ಕ ನಾವು ಮರಗಳನ್ನು ನೋಡಬಹುದು ಮತ್ತು ಇಲ್ಲೊಂದು ಟವರಿನ ಕಂಬಗಳನ್ನು .

ಇದು ರೈಲ್ವೆಯ ಪಟ್ಟಿ ಇಲ್ಲಿ ನಾವು ಒಂದು ರೈಲ್ವೆಯನ್ನು ನೋಡಬಹುದು ಮತ್ತು ಇಲ್ಲಿ ಒಂದು --

ನಾವು ಈ ಗೋಡೌನ್ ಅನ್ನು ನೋಡಬಹುದು ಈ ಗೋಡೆಯನ್ನು ಹಲೆ ಹಳೇಕಾಲದಲ್ಲಿ--

ಇದು ಜಿಮ್ಮಿನ ಕ್ಲಾಸ್ ನಾವು ಇಲ್ಲಿ ನೋಡಬಹುದು ಐದು ಆರು ಜನರು ಜಿಮ್ಮನ್ನು ಮಾಡುತ್ತಿದ್ದಾರೆ ಮತ್ತು --

ಮತ್ತೆ ಇಲ್ಲಿ ಯೋಗಾ ಮ್ಯಾಟ್ ನಲ್ಲಿ ನಿಂತು ನಿಂತುಕೊಂಡು ಇವ್ರು ಯೋಗವನ್ನು ಮಾಡುತ್ತಿದ್ದಾರೆ.

ಸಾಡಿಯಾ ಬಟ್ಟೆ ಸಾಡಿಯನ್ನು ತೋಕೋಬಹುದು ರೆಡಿಮೆಂಟ್ ಡ್ರೆಸ್ಸು ಟೋಫು ಕುರ್ತ್.

ಮನೆಯಗೆ ಆಗುವ ಎಲ್ಲಾ ಕ್ರಾಯ್ --